ಮತ್ತ ಹೆಂಗ ಊಟ ಊಟ ಮಾಡಾಕ ಹೊಕ್ಕೆತಿ ಅದ ಉಳ್ಳಾಗಡ್ಡಿ ಇಲ್ದ? ಆಹ್ ಆಹ್ ಆಹ್ ನಾವ ಉಳ್ಳಾಗಡ್ಡಿ ಇಲ್ದೇನೆ ನಾವ ಮಾಡ್ತೀವಿ ಅವಾಗ. ಅದ ಊ~ ಊಟಾ ಮಾಡಾಕ ಹೊಕ್ಕೆತಿ ಏನ ಕೇಳಿದೆ? ಆಹ್ ಹೋಗ್ತೇತಿ ಅಣ್ಣಾ ಏನ ಮಾಡ್ಬೇಕು ಮಾಡ್ಬೇಕ ಅಲ್ವಾ

ಹ್ಮ ಅವಗಷ್ಟೇನು use ಮಾಡಲ್ಲ ಅದನ್ನ ಅಡಗಿದಾಗ. ಮತ್ತ ಒಗ್ಗರಣಿ ಹೆಂಗ ಕೊಡ್ತೇರಿ? cabbage ಹಾಕ್ತೇರಿ?

ಅಲ್ಲ पैला ಈಗ ಎಣ್ಣಿ ಹಾಕಿ ಆಮೇಲೆ ಅದ್ರಾಗ ಸಾಸಿವಿ, ಜೀರಗಿ ಹಾಕ್ತೀರಿ. ಹ್ಮ ಸಾಸ್ವಿ, ಜೀರ್ಗಿ ಹಾಕಿ ಅಮೇಲು ಇಂಗ್ ಹಾಕೋದ ಅಲ್ವಾ ಇಂಗ್ Patanjali ಇಂಗ್ ಬರುತ್ತೆ ಅಲ್ವಾ?

ಹ್ಮ Patanjali ಇಂಗು use ಮಾಡ್ತಿವ ಆಹ್ ಅದ್ರಲ್ಲಿ.

ಹ್ಮ Patanjali ಇಂಗು use ಮಾಡ್ತಿವಿ. ಇಂಗ್ ಹಾಕಿದ್ರೆ ಏನು ಆಗಲ್ಲಾ. but ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ದಸರಾ ಇರುತ್ತೆ ಹಬ್ಬ ಇರುತ್ತೆ ಅಲ್ವಾ ಈತರಾ ನಡಿಯಲ್ಲಾ. ಹ್ಮ ಹ್ಮ ನಮಗ ಇಲ್ವಾ ನಮಗ ಉಳ್ಳಾಗಡ್ಡಿ ಬೇಕೆ ಬೇಕ. ಮಾಡ್ತೇವಿ ಕೆಲವೊಂದ ಸಲ ಏನು ಇದ್ದಿದ್ದಿಲ್ಲ ಅಲ್ವ ವಾರ ಹಿಂಗ ಅದು ಇದು ಏನು ಇದ್ದಿದ್ದಿಲ್ಲಾ ಅಂದ್ರೆ ನಾವು ಅಷ್ಟು use ಮಾಡ್ತೇವಷ್ಟೆ.

ಹ್ಮ ಅದನ್ನಹಾಕ್ತಿವಿ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಹಾಕ್ತೇವ ಅದನ್ನ.

ಮೆಂತೆ ಪಲ್ಲೆ ಮಾಡಾಕ ಬರ್ತೆತಿ? ಹ್ಮ ಮೆಂತಿ ಪಲ್ಲೆ ಮಾಡಾಕ ಬರ್ತೆತಿ. ಮೆಂತಿ ಪಲ್ಯಾ ಕಡುಬು, ಮೆಂತಿ ಪಲ್ಯಾ ಇದು ಪಲ್ಲೆ ಮಾಡಾಕ ಬರುತ್ತೆ. ಸಬ್ಬಸ್ಗೀ. ಮೆಂತಿ ಪಲ್ಯಾ ಕಡಬು. ಸಬ್ಬಸ್ಗೀ ಅಂತಾರ್ಲಾ ಸಬ್ಬಸ್ಗಿ. ಹ್ಮ ಮಾಡ್ತೀವಿ. ಹ್ಮ. ಆದನು ಮಾಡ್ತೀವಿ ಆಯ್ತು ಇದು.

ಹ್ಮ ಪುಂಡಿ ಪಲ್ಯಾ ಬೆಳ್ಳುಳ್ಳಿ ಹಾಕಿ ಪುಂಡಿ ಪಲ್ಯಾ ಮಾಡ್ತೀವಿ ಏನ ಅದು ಹ್ಮ ಬೆಳ್ಳುಳ್ಳಿ ಹಾಕಿ ಪುಂಡಿ ಪಲ್ಲೆ ಮಾಡ್ತೀವಿ. ಹ್ಮ ಅಣ್ಣ ನಮ್ಮ ಮನಿ ಕೆಲ್ಸಾ ಇದೆ .

Hai ಸುರೇಶ್. ಮತ್ತೆ ಎಂತ ಗೊತ್ತುಂಟಾ ಮಾರಾಯಾ ನಾನ್ ಮೊನ್ನೆ ನನಗೊಂದು ಕನಸು ಬಿತ್ತು ಮಾರಾಯಾ ನಮ್ದು ಎಲ್ಲ ಬಾಲ್ಯದೆಲ್ಲಾ ನೆನಪೆಲ್ಲ ಒಟ್ಟಿಗೆ ಒಂದು ದೊಡ್ಡ picture ತರಾ ಒಂದು ಕನಸು ಬಿತ್ತು .

ಅದರಲ್ಲಿ ನಾವ್ ಮಾಡಿದ್ದೆಲ್ಲಾ ನಾವು ಒಂದು ಚಡ್ಡಿ ಹಾಕೊಂಡೇಲ್ಲಾ ಹೋಗಿದ್ದೆಲ್ಲಾ ಹಾ ತುಂಬಾ ಒಳ್ಳೆ ಒಂದು ಕನಸು ಮಾರಾಯಾ ಬೆಳಿಗ್ಗೆ ಆಗುವಾಗ ಬೇಜಾರ್ ಆಯ್ತು ಇದು ಕನಸು ಒಂದು explain ಮಾಡ್ತೀನಿ ನೋಡು . ಅಂದ್ರೆ starting ಅಲ್ಲಿ ಉಂಟು ನಮ್ದು ಬಾಲ್ಯದೆಲ್ಲಾ ನೆನಪಾಯ್ತು ಅಂದ್ರೆ ನಾವೆಲ್ಲಾ ಒಂದು ತುಂಬಾ ಕಷ್ಟದ ದಿನಗಳೆಲ್ಲ ಭಾರಿ ಅಂದ್ರೆ ಅವಾಗ ತಿನ್ಲಿಕ್ ಕೂಡಾ ಎಂತ ಇರ್ಲಿಲ್ಲ ಅಲ್ಲಾ . ನಮ್ಗೆ ಅಂದ್ರೆ ಮನೆಯಲ್ಲಿ ಕೆಲ್ಸ ಯಾರಿಗ ಇಷ್ಟಾ ಅವರಿಗೆಲ್ಲ ಅಂದ್ರೆ ತುಂಬಾ ಕಷ್ಟಪಟ್ಟು ನಾವೆಲ್ಲ ಅಂದ್ರೆ ಒಂದು ಶಾಲೆಗೆಲ್ಲ ಹೋಗಬೇಕಿದ್ರು ತುಂಬಾ ಕಷ್ಟ ನಾವೆಲ್ಲಾ ಬೀಜ ಎಲ್ಲಾ . ಈ road side ಎಲ್ಲ ಬೀಜಕೆಲ್ಲಾ ನಾವ್ ಕಲ್ಲು ಎಸೆದು ಅದರಿಂದ ಬಂದ ಬೀಜನ್ನಾ ಅವನ ಅಂಗಡಿ ಕೊಟ್ಟೆಲ್ಲಾ ಒಂದು ತುಂಬಾ ಅಂದ್ರ ಅದರಲ್ಲಿ ಬಂದ ದುಡ್ಡಲ್ಲಿ ನಾವ ಊಟಾ ಮಾಡ್ತಿದ್ವಿ ಆ time ಅಲೆಲ್ಲಾ ಸರಿಕಟ್ ಕೆಲ್ಸ ಇಲ್ಲ . ಮತ್ತೆ ನಾವು ಚಡ್ಡಿ ಹಾಕೊಂಡೆ ಊರಿಡಿ ತಿರಗತಾ ಇದ್ವಿ ಮತ್ತೆ ಇನ್ನೊಬ್ಬರ ತೋಟಕ ಹೋಗಿ ಮಾವಿನಕಾಯಿ ತಿನ್ನೋದು ಮತ್ತೆ ಬೊಂಡಾ ತಿನ್ನೋದು ಇದೆಲ್ಲ ಎಂತೆಲ್ಲಾ ಇದೆಲ್ಲಾ ತರಕಾರಿ ಎಲ್ಲಾ ಇತ್ತು ಅದನ್ನಾ ಕದ್ದು ತರೋದು ಎಲ್ಲಾ ಇತ್ತು ಗಮತ್ತಾಗಿತ್ತು . ಅದೊಂದ್ ನೆನಪೆ ಬೇರೆ ಅದನ್ನ ನೆನಪ್ ಮಾಡ್ಕೊಂಡ್ರೆ ತುಂಬಾ ಖುಷಿ ಆಗ್ತದೆ ಅಲ್ಲಾ ಹೀಗೆ ಮಾಡಬಾರದು ಆತರಾ ಆದ್ರೂ ಕೂಡಾ ನಾವ್ ಮಾಡಿದಿವಿ but ಆಹ್ ಇದೆಲ್ಲ ಖುಷಿ ಆಗ್ತದೆ . ಮತ್ತೆ ಇದು ಎಲ್ಲಾ ಮಾಡ್ತಿದೀವಿ ನಾವು ಮತ್ತೆ ಸ್ವಲ್ಪ ಸ್ವಲ್ಪ ಅಭಿವೃದ್ದಿ ಆದ ನಂತರ ಒಂದು ಸೈಕಲ್ ಬಂತು ಚಿಕ್ಕ ಸೈಕಲ್ ಬಂತು ಚಿಕ್ಕ ಸೈಕಲ್ ಅಲ್ಲಿ ಊರೆಲ್ಲ ತಿರಗ್ತಾ ಇದ್ವಿ ಊರಲ್ಲಿ ಎಂತೆಂತ ಉಂಟು ಊರ~ ಊರನ್ನ ಊರಿನ ಒಂದು . next ಗೆ ದೊಡ್ಡ ಸೈಕಲ್ ಬಂತು ನಾವ ಶಾಲೆಯೆಲ್ಲ ಹೋಗಿದ್ವಿ ಆ ಶಾಲೆ ಅದು ಸೈಕಲ್ ಕೂಡಾ ಒಂದು ಖುಷಿ ಆಗ್ತದೆ ಅದರಲ್ಲಿ ಮತ್ತೆ ನಾವೆಲ್ಲ ಆಹ್ ಬಾಲ್ಯದಲ್ಲಿ ಮಾಡಿದ ಎಲ್ಲ games ಎಲ್ಲಾ. ಅಂದ್ರೆ ಈಗ ಒಂದು ಕುಟ್ಟಿ ದೊಣ್ಣೆ ಇರಬೋದು ಗೋಲಿಯಲ್ಲಿ ಆಡಿರ್ಬೋದು Kho kho ಆಗಿರಬೋದು ಆ Kho kho match ಗೆಲ್ಲ ಹೋಗಿ ಅಂದ್ರೆ ಸಿಗುವುದ ಎಂತ ಇಲ್ಲ ಆಡಿ ಇಡೀ ದಿವಸ ಆಡಿ . ground ಅನ್ನೆಲ್ಲ ಪುಡಿ ಮಾಡಿದೆಲ್ಲ ಅಷ್ಟೇ ಅದರ ನೆನಪೇ ಬೇರೆ ಮತ್ತೆ ನಾವ್ ಈ ಇದೆಲ್ಲ ಮಾಡತೆವಲ್ಲಾ ಯಾವದು ಕಬ್ಬು ಇನ್ನೊಬ್ರದ್ದು ಕಬ್ಬಿನ ತೋಟಕ್ಕೆ ಹೋಗಿದ್ದು .

ಎಲ್ಲಾ ಒಂದು ನೆನಪ ಬಂದ ಒಂದು ಒಳ್ಳೆ ಒಂದು ಆ ಬಾಲ್ಯದ ಒಂದು re~ ನಮಗೆ ಬಾಲ್ಯಕ್ಕೆ ಹೋಗುವ ಮನಸಾಯ್ತು ದೇಪನ್ನ ಇದು ಆಹ್ ನಾವೆಲ್ಲಾ ಒಟ್ಟು ಸೇರಿ ಒಂದು . ಇದರಲ್ಲಿ ಆಡಿದ್ವಿ ಆಹ್ ಅಂದ್ರೆ ಈ ಇದು ನಮ್ಮ ಜಾತ್ರೆಯಲ್ಲಿ ಆ ಬಾಲ್ಯದ ಒಂದು ಒಂದು ಕ್ರೀಡಾಕೂಟವನ್ನು ಇದು ಮಾಡಿದ್ರು ಅದರಲ್ಲೆಲ್ಲಾ ನಾವು champion ಆಗಿದ್ವಿ . ಮತ್ತೆ ನಮಗೆಲ್ಲ ಲಾಡು ಕೊಟ್ರೂ ನಾವ್ ಎಷ್ಟು ಕಷ್ಟ ಪಟ್ಟಿದ್ವಿ but, last ಗೆ ಸಿಕ್ಕಿದ್ದು ಒಂದು ಲಾಡು ಮಾತ್ರ ಹಾ ಅದೆ ರೀತಿ ನಮ್ಗೆ ನಮ್ಗೆ ಇದು ಬಂದಿತ್ತು ಯಾವ್ದು. ಆ ಯಾವ್ದು ಗೋತ್ತುಂಟ ನಮ್ಮ ಈ headmaster ಕೂಡಾ ಬಂದು ನಮ್ಗೆ appreciate ಎಲ್ಲಾ ಮಾಡಿದ್ದು ಹಾಗೆ ಮತ್ತೆ ಯಾವುದ್ ಇದೆ ಇದೆಲ್ಲ ನೆನಪಾಯ್ತು ಮಾರಾಯಾ ನನ್ಗೆ ಅಂದ್ರೆ ಆಗ ನೀನು . ತುಂಬಾ ನೆನಪಾಯ್ತು ನನಗೆ ಆ ಗುಂಪಲ್ಲೆಲ್ಲ ನಿನ್ ಕೂಡಾ ಇದ್ದೀಯಲಾ so ತುಂಬಾ ಖುಷಿ ಆಯ್ತು ಹಾಗೆ ಒಂದು phone ಮಾಡಿ ಹೇಳುವ ಅಂತ ಹೇಳಿ .

ನಾನು ಈಗ ಕೆಲಸದಲ್ಲಿದೇನೆ ಆಹ್ ಈಗ ಊಟ ಮಾಡಿ ಬಂದು ಕೆಲಸ ಮಾಡ್ಲಿಕ್ಕೆ start ಮಾಡಿದ್ದೇನೆ ನೀವ್ ನೀವ್ ನೀವ್ ಏನ್ ಮಾಡ್ತಿದೀರಿ? ನಾನು college , ನಂಗೀಗ ರಜೆ ಸಿಕ್ಕಿದೆ, Christmas ಗೆ.

ಹ college ಅಲ್ಲಿ ಈಗ sem exam ಗೆ next ನೋಡುದು ನಾನು. ಅಂದ್ರೆ ಅದೇ preparation exam preparation ಆಗ್ತಾ ಉಂಟು. ಈಗ ರಜೆ ಸಿಕ್ಕಿದ್ರೆ ಏನ್ ಇದಿಲ್ಲ. exam ಗೆ ಓದ್ಬೇಕಾಗ್ತದೆ

ಆಹ್ ನಂಗೆ ನನ್ನದು ಕಲ್ತಾಗಿದೆ.

ನಾನು ಈಗ ಇಲ್ಲಿ ಅಹ್ ದೇರ್ಲಕಟ್ಟೆಯಲ್ಲೇ ಇದ್ದೇನೆ ಕೆಲ್ಸ ಮಾಡ್ತಾ ಆಹ್ ನೀವ್ ಎಂತ ಮಾಡುದು? ಎಂತ ಕಲಿತಾ ಇದೀರಾ? B.sc ಯಾ? ನಾನು M.sc ಮಾಡಿದೇನೆ.

M.sc ಆದತಕ್ಷಣ job ಆಯ್ತು. ಹಾಗೆ job ನಲ್ಲಿದೇನೆ ಈಗ. ಹಾಗಾದ್ರೆ ನೀವೆ ನಂಗೆ guide ಮಾಡ್ಬೇಕು, next ಏನ್ ಮಾಡ್ಬೇಕು? ನಂದೀಗ third year ಅಲ್ಲಿದೇನೆ, next ಏನ್ ಮಾಡ್ಬೋದು ಎಲ್ಲ idea ಹೇಳ್ಬೋದಾ ನಂಗೆ? ನೀವೆಂತ B.sc ಯಲ್ಲಿ ಯಾವ್ದು ತಗೊಂಡದ್ದು ಹೇಳಿಯಂತೆ?

ಹೌದಾ ನಾನ್ಸ ಅದೇ ಮಾಡಿದ್ದು ಮುಂದೆ ಎಂತ ಮಾಡುದಂತ ಇದ್ದೀರಿ ನೀವ್? M.sc ಮಾಡುದಂತ ಇದ್ದೀರಾ ಅಥ್ವಾ ಬೇರೆ ಎಂತಾದ್ರೂ ಮಾಡುದಂತ ಇದ್ದೀರಾ?

ಈಗ next ಅದೇ job ಮತ್ತೆ ಅಹ್ M.sc, M.sc ಯೊಂದು ಅಹ್ main ಆಗಿ ಮಾಡುದು. side ಅಲ್ಲೊಂದು job ಹುಡಕ್ತಾ ಇರುದು. ಹಾ ಹೌದಾ ಆದ್ರೆ ನನ್ ಹತ್ರ ನೀವ್ ಕೇಳುದಾದ್ರೆ M.sc ಮಾಡುದು ಒಳ್ಳೇದು. ಯಾಕಂತ ಹೇಳಿದ್ರೆ job ಅಂತ ಬಂದ ಮೇಲೆ ನಿಮಗೆ ಮತ್ತೆ M.sc ಗೆ ಇಳೀಲಿಕ್ಕೆ ಆಗುದಿಲ್ಲ. ನಮ್ಮದು practical ಅಲ್ವಾ? Practical ಆದಕಾರಣ ನಮ್ಗೆ ಅದನ್ನ supplementary ತರಯೆಲ್ಲಾ ಮಾಡ್ಲಿಕ್ಕೂ ಆಗುದಿಲ್ಲ, ಹಾಗೆ, Open college ತರಸ ಮಾಡ್ಲಿಕ್ಕೆ ಆಗುದಿಲ್ಲ, M.sc ಯನ್ನು ಹೋಗಿಯೇ ಮಾಡ್ಬೇಕು. side ಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಎಲ್ಲರಿಗೆ ಹೇಳುದು ಎಂತ ಅಂತ ಹೇಳಿದ್ರೆ, B.sc ಆದತಕ್ಷಣ ನಿಲ್ಲಿಸ್ಬೇಡಿ B.sc ಅಂತ ಆದ ತಕ್ಷಣ ಒಂದು ಸಾಧಾರಣ ಜನ ಸಿಗ್ತಾರೆ ನಮ್ಗೆ ಊರಲ್ಲಿ B.sc ಆದವ್ರು. ಆಹ್ M.sc ಅಂತ ಮಾಡಿದ್ರೆ ಒಮ್ಮೆ ಅದೊಂದು ಕಲ್ತುಸ ಆಗ್ತದೆ ಮತ್ತೆ job ಎಂತೂ ಮಾಡ್ಬೋದು, ಆಹ್ qualification ಮತ್ತೆ ಶುರುವಿಂದ ಮಾಡ್ಲಿಕ್ಕೆ ಆಗುದಿಲ್ಲ ಅಲಾ? ಹಾ ಹೌದು ಹಾ. ಕಡೆ ಕೇಳುದಾದ್ರೆ qualification ಕೇಳಿದ್ರೆ ಒಂದು M.sc ಅಂತ ಬಂದ್ರೆ ಒಂದು weight ಇರ್ತದೆ, ಹಾಗೆ job ಸ ಅಷ್ಟೇ M.sc ಆದ್ಮೇಲೆ ನೀವ್ B.sc job ಗೆ ಸೇರಿದ್ರುಸಾ, B.sc level job ಸ್ವಲ್ಪ ಸಮಯದ ನಂತ್ರ ನಿಮ್ದು, Next increment ಆಗಿರ್ಬೋದು, ಅತ್ವಾ ಎಂತದೇ ಆಗಿದ್ರುಸಾ ಮತ್ತೆ ಅವ್ರು ನಿಮ್ದು education again education ಏ ನೋಡಿ ಭರ್ತಿ ಮಾಡುದು. ಅದೇ ಅದೆ ನಿಮ್ಮದು ಆಹ್ M.sc ಆಗಿದ್ರೆ ಅಲ್ಲಿ ನಿಮ್ದೋಂದು count ತಗೋಳ್ತಾರೆ, ಇಲ್ಲದಿದ್ರೆ B.sc level ಅಲ್ಲೆ ಇರ್ತಿರ ನೀವು. ಅಂದ್ರೆ long term ನೀವ್ ಯೋಚಿಸಿದ್ರೆ future ಬಗ್ಗೆ,

ಆಹ್ ಸ್ವಲ್ಪ qualification ಈಗ ಇದ್ರೆ okay ಒಂದ್ ಸದ್ಯದ ಮಟ್ಟಿಗೆ ಆಹ್ ಬೇಗ ಬೇಕು job ಅಂತ ಎಲ್ಲ ಹೇಳಿ ಯೋಚಿಸುವಾಗ, ಒಂದು ಐದು ವರ್ಷ survive ಆಗ್ಲಿಕ್ಕೆಲ್ಲ B.sc ಇದ್ರೆ ಸಾಕಾಗ್ತದೆ, ಮತ್ತೆ ನಿಮ್ಗೆ ಆಗ್ತದೆ. M.sc ಮಾಡ್ಬೇಕಿತ್ತು ನಾನು ಈಗ ಒಂದು ಇದೊಂದು ಸಿಗ್ತಿತ್ತು, ಅಂತ, ಅನ್ನಿಸುದು ಉಂಟು. ತುಂಬಾ ಜನ ಹೇಳಿದ್ದಾರೆ ನಂಗೆ ಹಾಗೆ.

ಈಗ job ಈಗ government ದೆಲ್ಲಾ ಕಟ್ತಾಹೋಗಿ ಸಿಕ್ಕಿದಾಗ ಬಿಡ್ಬೋದಲ್ಲಾ ಅಕ್ಕ ನಡುವಲ್ಲಿ? ಆಹ್ ಈಗ government job ನೀವೆಂತಾ ಅಂತ ಹೇಳಿದ್ರೆ, ನೀವ್ M.sc ಮಾಡ್ತಾಸ government job ಗೆ try ಮಾಡ್ತಾ ಇರ್ಬೋದು, ಸಿಕ್ಕಿದಾಗ ಬಿಡ್ಬೊದು ಸಾ , ನಿಮ್ದು government job ಆಗುದೆಲ್ಲಾ ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಈಚೆ ನಿಮ್ಮದು education ಇದ್ರೆ ಅದನ್ನುಸ complete , ಮಾಡಿ ಕೊಳ್ಳಿಕ್ಕೆ ಆಗ್ತದೆ, opportunity ಉಂಟು.

ಹೌದು private ಎಲ್ಲಾ ಆದ್ರೆ, ನೀವ್ ಈಗ್ಲೇ join ಆಗ್ಬೇಕಂತ ಹಾಗೆಲ್ಲಾ ಬರ್ತದೆ. government ಆದ್ರೆ ನಿಮ್ಗೆ ಸ್ವಲ್ಪ ಸಮಯ government job ಗೆ ಸ್ವಲ್ಪ time ಇರ್ತದೆ join ಆಗ್ಲಿಕ್ಕೆಲ್ಲಾ, ನಿಮಗೆ think ಮಾಡ್ಲಿಕ್ಕೆಲ್ಲಾ ಸ್ವಲ್ಪ time ಸಿಗ್ತದೆ . ಹಾ ಅವ್ರು complete ಮಾಡ್ಲಿಕ್ಕೆ ಬಿಟ್ಟು ಅಂದ್ರೆ ಇದನ್ನು complete ಮಾಡಿ ಮತ್ತೆ join ಆಗ್ಬೋದಾ ಹಾಗೆ ಉಂಟಾ?

ಅಲ್ಲ. ನಿಮಗೀಗ government confirm ಆದ್ರೆ ನೀವ್ M.sc ಯನ್ನು ಬಿಟ್ರು ನಿಮಗೆ value ಉಂಟು government ಅಲಾ?

ಇಲ್ಲ ಅಹ್ ನಿಮಗೆ ಅಹ್ but ನಿಮ್ಗೆ confirm ಇಲ್ಲಲ್ಲಾ? government job ಯೇ ಆಗ್ತದೆ ಅಂತ.

ಹಾಕುದು ಅದಕ್ಕಿಂತ ಇದನ್ನು ಮಾಡುದು best ಅಲಾ ಅಕ್ಕಾ? ಹೌದು, government exam ಬರಿಯುದಿದ್ರೆ ಅದಕ್ಕೆ time ಕೊಟ್ಟು ಮಾಡುದಕ್ಕಿಂತ side ಲ್ಲಿ ಅದನಿಟ್ಟು ಮಾಡುದುಸ ಒಳ್ಳೇದು.

ಹ್ಮ್ ಹೌದು. ನಾನು ಹಾಗೆ ಆಲೋಚನೆ ಮಾಡ್ತೆನೆ ಇಲ್ಲದ್ರೆ ಇಲ್ಲತನಕ job job ಅಂತ ಹಾಗೆ ಮಾಡ್ತಿದ್ದೆ ಈಗ ಇದೊಂದ್ ನೀವ್ ಹೇಳಿದ ಮೇಲೆ ಇದೊಂದು ಮಾಡುದು best ಅಂತ ಆಗ್ತದೆ. ಹೌದು. ಅದು ಇವಾಗ ಇರುವ trend ಗೆ ನಮ್ಮದು B.sc ಸಾಕಾಗಲಿಕ್ಕಿಲ್ಲ ಯಾವದಕ್ಕೆಸ. candidate number ಜಾಸ್ತಿ ಆಗ್ತದೆ. B.sc ಅಂತ ಹೇಳಿದ್ರೆ. ಹೌದು ಈಗ ಕರೋನದಿಂದಾಗಿ ಎರಡು sem ಕೂಡಾ ನಂದು promote ಆದದ್ದು exam ಏ ಆಗ್ಲಿಲ್ಲ, ಹಾಗೆ. ಇದೊಂದು certificate ಸಾಕಾಗ್ಲಿಕ್ಕಿಲ್ಲ ಅಲಾ ಅಕ್ಕಾ? ಇಲ್ಲ ಸಾಕಾಗ್ಲಿಕ್ಕಿಲ್ಲಾ ಅಂದ್ರೆ degree ಅಂತಲೇ ಬರ್ತದೆ ನೀವ್ B.sc science ಅಲ್ಲೇ ಮಾಡಿದ್ರಿ ಅಂತಸ ಯಾರು count ಮಾಡುದಿಲ್ಲ degree ಆಗಿದೆಯಲ್ಲ ಅಂತ ಹೇಳ್ತಾರೆ ಅಷ್ಟೇ, ಅದು masters ಅಂತ ಬರುದಿಲ್ಲ ಅಲ್ಲಾ? ಹೌದು, ಸರಿ ಅಕ್ಕಾ ನಾನ್ ಇನ್ನು M.sc ಏ ಮಾಡ್ತೇನೆ ಹೊತ್ತಾಯಿತು .

ನನ್ನ ಶಾಲೆ ನನ್ನ ಶಾಲೆ ಅಂತ ಹೇಳ್ಬೇಕಾದ್ರೆ ನಂಗೆ ಹೆಮ್ಮೆ ಹಾಗಾಗಿ ನಾನ್ ಹೇಳ್ಬೇಕಾಗಿರುವುದು ನನ್ನ ಶಾಲೆ ನನ್ನ ಹೆಮ್ಮೆ ಅಂತಲೇ ಹೇಳ್ಬೋದು ನನ್ನ ಶಾಲೆಗೋಸ್ಕರ. ಅಹ್ ನಾನ್ ಕಲ್ತಿರೋದು ಕನ್ನಡ ಅಹ್ ಕನ್ನಡ ಮಾಧ್ಯಮದಲ್ಲಿ. ಹ್ಮ್ ಆಲ್ಲಿ ಅಲ್ಲಿ ಕೊಟ್ಟಿರೋದು ಏನ್ ವಿದ್ಯೆ ಇದೆ ಅದು ಈವಗ್ಲು ನಂಗೆ ತುಂಬ ಅಂದ್ರೆ ತುಂಬಾ ಸಹಾಯ ಮಾಡಿದೆ ಅಲ್ಲಿ ಇರುವ ಅಹ್ ಏನೇ ಚಟುವಟಿಕೆಗಳು ಅಂದ್ರೆ ದೈಹಿಕ ಚಟುವಟಿಕೆಗಳು ಏನ್ ಅಂದ್ರೆ ಇದು ಪಾಠ ಅಲ್ದೆ ಬೇರೆ ಏನೋ ನಾವು ಆಟ ಆಡುವುದು ಇರುವುದ್ ಮತ್ತೆ ಅಲ್ಲಿರೋದು ಶಿಕ್ಷಣ ಮತ್ತೆ ಅಲ್ಲಿ ಅಲ್ಲಿ ಇರುವಂತ ಅಧ್ಯಾಪಕರು ಅಧ್ಯಾಪಕಿಯರು ಎಲ್ಲರನ್ನು ನಾವು ನೋಡಿದ್ರೆ ಈಗ ಇರುವಂತ ಶಿಕ್ಷಣ ಏನ್ ಇದೆ ಅದಕ್~ ಅಹ್ ಅದಕ್ಕಿಂತ ಅದು ನಾವು ಏನ್ ಮುಂಚೆ ಅಲ್ಲಿ ಶಾಲೆಗೆ ಹೋಗಿ ಕಲ್ತಿದ್ದೇವೆ ನೋಡಿ ಅದು ತುಂಬಾ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದಿತ್ತು ಆದ್ರೆ ಇಗ ಏನ್ ಇದೆ ಅಷ್ಟೊಂದು ಅಹ್ ಅಷ್ಟು ಏನು ಭಾರವಾಗಿ ಇಲ್ಲ ಅಂತ ಅನ್ಸತ್ತೆ ಅಂದ್ರೆ ಹಗುರವಾಗಿ ತೊಕೊಳ್ತಾರೆ ಎಂತ ಶಿಕ್ಷಣ ಇದ್ರೂ ಸಹ ಹಗುರವಾಗಿ ಇರೋ ಹಾಗೆ ಇದೆ ಅದೇ ಅದೇ ನಮ್ಗೆ ಒಂದು ಹೋಗುವಾಗ ಅದೇನೋ ಕುತೂಹಲ ಎಷ್ಟೋ kilometer ನಡ್ಕೊಂಡು ಹೋಗಿ ಆ ಶಾಲೆ ಹೋಗಿ ಅದೇ ಇಡೀ ದಿವಸ ಅಲ್ಲಿ ಪಾಠ ಕೆ~ ಕೇಳಿ ಮತ್ತೆ ಸಂಜೆ ನಾಕ್ ಗಂಟೆ ಹೊತ್ತಿಗೆ ನಮ್ಗೆ ಏನ್ ಆಟ ಆಡ್ಲಿಕ್ಕೆ ಬಿಡ್ತಾ ಇದ್ರು ಅಹ್ ಅಹ್ ಖುಷಿ ಇದೆ ಅಲ್ಲ ಅದು ಏನು ಸುಸ್ತನ್ನುವುದೇ ಇಲ್ಲ ನಮ್ಗೆ ಅಷ್ಟೊಂದು enjo~ ಅಷ್ಟೊಂದು ನಾವು ಕುತೂಹಲ ಕ~ ಅಷ್ಟು ಕುತೂಹಲದಿಂದ ಅಲ್ಲಿ ಪಾಠ ಎಲ್ಲ ಕಲಿತ್~ ಕಲಿತಾ ಇದ್ವಿ. ಮತ್ತೆ ಇನ್ನೊಂದು ಹೇಳ್ಬೇಕಾದರೆ ನಮ್ಮ ನಮ್ಮ ಜೊತೆ ಇರೋ ನಮ್ದು ಗೆಳತಿಯರು ಅಹ್ ಗೆಳೆಯರು ಎಲ್ಲ ಸೇರಿ ಆಟ ಆಡುವುದಂದ್ರೆ ಆ ಆ ದಿವಸ ನಮ್ಗೆ ಮತ್ತೆ ತಿರ್ಗ ಬರುದೇ ಇಲ್ಲ . ಆಮೇಲೆ ಇನ್ನೊಂದು ಹೇಳ್ಬೇಕಾದ್ರೆ ಆ ಪಾಠ ಹೇಳ್ಬೇಕಾದ್ರುಸ ಅಹ್ ನಾಕು ನಾಲ್ಕನ್ನು ಒಂದಕ್ಕೆ ಅಷ್ಟು ಒಂದು ಅಹ್ ನಮ್ಗೆ ಅರ್ತಾಗುವಷ್ಟು ಅವರು ಹೇಳಿಕೊಡ್ತಾ ಇದ್ರು. But ಈ ಈಗ ಏನಂದ್ರೆ ಅಷ್ಟೊಂದು ಯಾವುದು ಅಹ್ ಪಾಠಗಳು ಇಲ್ಲ ಅನ್ನ~ ಅಂತ ಮನ್ಸಿಗ್ ಬರ್ತ್ತೆ. ಮತ್ತೆ ಇನ್ನೊಂದು ಹೇಳ್ಬೇಕಾದರೆ ಅಹ್ ಅಲ್ಲಿರೋ ಅಹ್ ಅಂದ್ರೆ ಅಷ್ಟೊಂದು ಈಗ ನಮ್ಗೆ ಅಲ್ಲಿ ಅಹ್ ಹಬ್ಬ ಹರಿದಿನಗಳು ಮತ್ತೆ ಇನ್ನೊಂದು ಹೇಳ್ಬೇಕಾದರೆ ಅಹ್ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಅದಕ್ಕೆಲ್ಲ ಎಷ್ಟು ಅಂದ್ರೆ ಬೇರೆ ಚಟುವಟಿಕೆಗಳು ಅದೆಷ್ಟು ವರ್ಷ ಇದ್ರೂ ಅವ್ರು ಅಹ್ ಅದು ಮಾಡ್ಲಿಕ್ಕೆಸ ನಮ್ಗೆಸ ತುಂಬಾ ಅಂದ್ರೆ ತುಂಬಾ ಅಂದ್ರೆ ತುಂಬಾ ನಾವುಸ ಅದಕ್ಕೆ ಅದರಲ್ಲಿ ಪಾಲ್ಗೊಳ್ತಿದ್ವಿ. ಅಹ್ ಈಗ ಏನಾದ್ರು ಅವರು ಬೇರೆ ಚಟುವಟಿಕೆ ಮಕ್ಳನ್ನ ಮಾಡ್ಸ್ಬೇಕಂದ್ರೆ ಚೀಟಿ ಬರ್ದು ಕಳ್ಸ್ತಾರೆ ಅವರು ಮಕ್ಳನ್ನು ಅದ್ರಲ್ಲಿ ಹಾಕ್ಬಹುದಾಂತ್ ಹೇಳಿ ಮುಂಚಿನ್ ಅಧ್ಯಾಪಕರು ಹಾಗೆ ಆ ರೀತಿ ಅವರು ಯೋಚ್ನೇನೆ ಮಾಡ್ತಾ ಇರ್ಲಿಲ್ಲ ಎಲ್ಲ ಮಕ್ಳನ್ನು ಸೇರ್ಸಿ ನಾವೊಂದು ಚಟುವಟಿಕೆ ಆ type ಆ ರೀತಿ ನಮ್ ಶಾಲೆಗಳಿತ್ತು but ಆದ್ರೆ ಈಗ ಈಗಿನ್ ಶಾಲೆಗಳ್ ಏನಿದೆ ಅಹ್ ತುಂಬಾ ಇದು ಮೊತ್ತ ತೊಕೊಳ್ತದೆ ಅಹ್ ಏನು fees ಅಂತೇವೆ ಮೊತ್ತ ಅಹ್ ಅಹ್ ಅದನ್ನು ತೋಕೊಂಡು ಸಹ ಅಷ್ಟೊಂದು ಎಲ್ಲರ ಮೇಲು ಎಲ್ಲದಕ್ಕೂ ಅಹ್ ಮೊದ್ಲಿಗೆ ನನ್ನ ಅವ್ರ್ದು ಅಹ್ ಅಹ್ ಯಾರು parents ಅವ್ರೆ ಅವರು ಅವರಹತ್ರ ಅಹ್ ಒಪ್ಪಿಗೆ ತೊಕೊಂಡ್ ಆದಮೇಲೆ ಎನ~ ಏನಾದ್ರೂ ಚಟುವಟಿಕೆಯಲ್ಲಿ ಭಾಗವಹಿಸಿಲಿಕ್ಕೆ ಮಕ್ಳನ್ನು ಬಿಡ್ತಾರೆ ಅದೇ ಮುಂಚೆ ಎಲ್ಲ ಆ ರೀತಿ ಯ~ ಯಾವುದು ಅಧ್ಯಾಪಕರು ಇರ್ಲಿ ಅಧ್ಯಾಪಕಿಯರು ಇರ್ಲಿ ಆ ರೀತಿ ಅವರು ಯೋಚನೆ ಮಾಡ್ತಾ ಇರ್ಲಿಲ್ಲ ಮಕ್ಲನ್ನೆಲ್ಲ ಒಂದೇ ರೀತಿ ಎಲ್ಲರಿಗೆ ಸಹ ಪಾಠ ಹೇಳ್ಕೊಂಡು ಏನೋ ಒಂದು ಅಹ್ ತರಗತಿಯಲ್ಲಿ ಹೋಗುದಂದ್ರೆ ಅದು ಏನೋ ಒಂತರ ನಮ್ಗೆ ಅಹ್ ಅಂತದ್ದು ಒಂದು ಸಂತೋಷದ ದಿವ್ಸನೆ ಮುಂದೆ ಆ ಜೀವನದಲ್ಲೀ ಬರ್ಲಿಕ್ಕಿಲ್ಲ ಅಹ್ ನಾವೇನ್ ಸಣ್ಣದಲ್ಲಿ ಆ school ಗೆ ಅಹ್ ಶಾಲೆಗಳಿಗೆ ಹೋಗಿ ಕಲ್ತಿದ್ದೇವೆ ಅಹ್ ಪರಿಪಾಠ ಇರ್ಲಿ ಅಂದ್ರೆ ಅಲ್ಲಿ ಹೋದ ಕೂಡ್ಲೇ ಈ ಈಗಿನ್ ತರಗತಿಯಲ್ಲಿ ಬಂದು ಕೂತ್ಕೊಳ್ಳುವ ಹಾಗೆ ಇರ್ಲಿಲ್ಲ ಬೆಳಿಗ್ಗೆ ಹೋಗಿ ಕಸ ಗುಡ್ಸಿ ನೀರ್ ಎಲ್ಲ ಇಟ್ಟು ಅಲ್ಲಿನ್ ನಮ್ದು board ಎಲ್ಲ clean ಮಾಡಿ ಇಟ್ಟು ಅಹ್ ಮೇಜುಗಳನ್ನೆಲ್ಲಾ ಒರ್ಸಿ ಇಟ್ಟು ಎಲ್ಲ ತರಗ~ ಎಲ್ಲ ತರಗತಿಯದೆಲ್ಲ ಸ್ವಚ್ಛತೆ ಮಾಡಿ ಮಕ್ಳು ಪಾಠ ಕೇಳ್ತಾ ಇದ್ರೂ ಅದ್ ಇವಾಗ ಆ ಆ type ಆ ರೀತಿಯಾದಂತಹ ಎಂತ ವಾತಾವರಣನೆ ಇಲ್ಲ ನಮ್ಗೆ ಅಷ್ಟೊಂದು ಅಹ್ ಈಗ ಅಹ್ ಅಂದ್ರೆ ಅಷ್ಟೊಂದು ಎಂತ ಈಗ ಅದು ತರಗತಿ ಇಲ್ಲ ಅಂತನೆ ಹೇಳ್ಬಹುದು ನಮ್ಗೆ. ಮತ್ತೆ ಇನ್ನೊಂದು ಏನ್ ಹೇಳ್ಬೇಕಾದರೆ ನಡ್ಕೊಂಡು ಹೋಗುವ ಖುಷಿಸ ಗದ್ದೆಗಳ ಬದಿಯಲ್ಲಿ ತೋಟಗಳ ಬದಿಯಲ್ಲಿ ಹಣ್ಣುಗಳು ಬಿಡುವ ಹೊತ್ತಿಗೆ ಅದನ್ನೆಲ್ಲ ತಿನ್ಕೊಂಡು ಅಹ್ school ಗೆ ಹೋಗುದು.

ಹ ವ್ಯವಸಾಯದ ಬಗ್ಗೆ ಹೇಳಬೇಕು ಅಂದ್ರೆ ನಾವು ಒಬ್ಬರು agriculture ಅವ್ರೆ ವ್ಯವಸಾಯ ನಾವು ಒಬ್ಬರು ರೈತರೇ ನಾವು ತುಂಬಾ ಬೆಳೆಗಳನ್ನ ಬೆಳಿತಿವಿ ಸೊಪ್ಪು, ಮೂಲಂಗಿ , ಹು ಹಾಕಿದೀವಿ, ಸೌತೆಕಾಯಿ ಹಾಕಿದೀವಿ ತುಂಬಾ benefits ಇದೆ ಅಷ್ಟೆ ಕಷ್ಟ. ಕೆಲಸ ಮಾಡ್ಬೇಕು ಮಾರುಕಟ್ಟೆಯಲ್ಲಿ ರೈತರಿಗೆ ಇರೋ ಬೆಲೆ ಬೇರೆ ಯಾರಿಗೂ ಇಲ್ಲ ಪ್ರಪಂಚದಲ್ಲೇ ಅಂತ ಹೇಳಬೋದು ರೈತ್ರ್ರಿಗಿರೋ ಬೆಲೆ ಬೇರೆ ಯಾರಿಗೂ ಇಲ್ಲ ಹ ಪ್ರತಿಯೊಂದು ಬೆಳೆನು ಬೆಳಿಬೇಕಾದ್ರೆ ತುಂಬಾ ಶ್ರಮ ಪಡಬೇಕಾಗುತ್ತೆ. ಬಿಸಿಲು ಅನ್ನೋಗಿಲ್ಲ ಮಳೆ ಅನ್ನೋಗಿಲ್ಲ ಹು ಯಾವದೇ ರೀತಿ ಹ weather ಅನ್ನಾ ನಾವು identify ಮಾಡೋಕ್ ಆಗಲ್ಲ ಬಿಸಿಲಾದರೂ ಕೆಲಸ ಮಾಡಲೇ ಬೇಕು ಆಚೆ . ಮತ್ತೆ ಪ್ರತಿಯೊಂದು ಬೆಳೆನು ಅಹ್ ರೈತ ಬೆಳಿತಾ ಇರೋಕೆ ಇವತ್ತು ಎಲ್ಲರೂ city ಕಡೆರು ಆಗಿರ್ಬೋದು ಪ್ರತಿಯೊಬ್ಬರೂ ಇವತ್ತು ಅನ್ನ ತಿನ್ನೋಕ್ ಆಗ್ತಾ ಇರೋದು ಭತ್ತ ಆಗಿರ್ಬೋ ದು , ಗೋಧಿ ಆಗಿರ್ಬೋದು ಪ್ರತಿಯೊಂದು ಬೆಳೆನು ರೈತ ಬೆಳೆದ್ರೆನೆ ಒಬ್ರು ತಿನ್ನೋಕ್ ಆಗೋದು. ಅದುನ್ನ ಅರ್ಥ ಮಾಡ್ಕೊಬೇಕು ಇವಾಗ ಏನಂದ್ರೆ ಹಳ್ಳಿಕಡೆ ರೈತರು ಯಾವುದೇ ಬೆಳೆನು ಬೆಳಿಲಿಲ್ಲ ಅಂದಿದ್ರೆ ಮನುಷ್ಯನ ಪರಿಸ್ಥಿತಿ ಮನುಷ್ಯರ ಪರಿಸ್ಥಿತಿ ಎನಾಗ್ಗ್ತಿತ್ತು ಅಂತ ಅಹ್ ನಾವು ಊಹೆಮಾಡ್ಕೊಳಕ್ಕೂ ಸಾಧ್ಯ ಆಗಲ್ಲ. ಅಷ್ಟು ಕಷ್ಟ ಇದೆ ರೈತ ಅಂದ್ರೆ ಆದ್ರೆ ರೈತನ್ನ ಕೀಳಾಗಿ ನೋಡ್ತಾರೆ ಪ್ರಪಂಚ ಈಗ ರೈತರುಗೆ ಬೆಲೆನು ಬೆಲೆ ಅನ್ನೋದನ್ನ ಕೊಡಲ್ಲ ಮತ್ತೆ ಅವ್ರಿಗೆ ಆದಂತಹ ಒಂದು ಹಕ್ಕನ್ನು ಕೊಡಲ್ಲ ಅವ್ರಗಾಗಿ ಯಾವುದೇ ರೀತಿ ಅನುಕೂಲಗಳನ್ನು ಮಾಡ್ಕೊಡಲ್ಲ ಈ ರೀತಿ ಒಂದು ಪರಿಸ್ಥಿತಿಯಲ್ಲಿ ರೈತರು ಜೀವನ ಮಾಡ್ತಿದ್ದಾರೆ ಮುಂದೆ ಬರುವಂತ ದಿನದಲ್ಲಿಅವ್ರಿಗೆ ಏನಾದರೂ help ಆಗೋವಂದನ್ನ ಮಾಡ್ಬೇಕು ಪ್ರತಿಯೊಂದನ್ನೂ ರೈತರು ಅಂದ್ರೆ ಒಂದು ಒಳ್ಳೆ ಬೆಲೆ ಕೊಡಬೇಕು ಇವಾಗ ರೈತರ್ ಮಕ್ಳು ಅಂದ್ರೆ ಏನು ಮಾಡ್ಕೊಡಲ್ಲ. ಅಂದ್ರೆ ಯಾರು ಹೆಣ್ಣುಗಳು ಕೊಡಲ್ಲ ಮದುವೆ ಮಾಡ್ಬೇಕು ಅಂದ್ರು ರೈತರು ಮಕ್ಕಳಿಗೆ ಅಂದ್ರೆ ಯಾರು ಹೆಣ್ಣುಗಳು ಸಹ ಕೊಡಲ್ಲ ನಾವು city ಹುಡಗುರ್ಗೆ ಕೊಡ್ಬೇಕು city ಹುಡಗುರ್ಗೆ ಒಳ್ಳೆ engineer, software engineer, hardware engineer, doctor ಗಳು ಈತರದವರ್ಗೆ ಕೊಡ್ಬೇಕು ಅಂತ. ಯೋಚನೆ ಮಾಡ್ತಾರೆ ಅದೇ ರೈತರು ಮಗನಿಗೆ ಕೊಟ್ರೆ ಅವ್ರ್ಗು ತುಂಬಾ helpful ಆಗುತ್ತೆ ಹಳ್ಳಿ ಜನಕ್ಕೆ ಹೆಣ್ಣು ಕೊಡೋದೇ ಕಷ್ಟ ಆಗ್ಬಿಟ್ಟಿದೆ ಈ ಕಾಲದಲ್ಲಿ ಅದಿಕ್ಕೆ ರೈತ ಅಂದ್ರೆ ರೈತ ತುಂಬಾ ಪ್ರಾಮುಖ್ಯತೆಯನ್ನು ಅವ್ರ್ ಎಷ್ಟು ಕಷ್ಟ ಪಡ್ತಾರೆ ಅಂದ್ರೆ. ತುಂಬಾನೇ ಕಷ್ಟ ಪಡ್ತಾರೆ ಹೊಲದಲ್ಲಿ ಬಿಸಿಲು ಬಿಸಿಲು ಬರ್ಲಿ ಮಳೆ ಹುಯ್ಲಿ ಪ್ರತಿಯೊಂದು ಯಾವುದೇ ಬೆಳೆನ ಬೆಳೆದ್ರೆ ಅವ್ರ್ನ ಫಲ ಸಿಗ್ಬೇಕು ಅದು ಬಿಡೋಕ್ ಆಗಲ್ಲ ಅದುಕೊಸ್ಕರ ತುಂಬಾ ಕಷ್ಟದಿಂದ ಕೆಲ್ಸ ಮಾಡ್ತಾರೆ.

ಕಷ್ಟದಿಂದ ಕೆಲಸ ಮಾಡಿ ಅವ್ರು ಬೆಳೆದಿರ್ತಕ್ಕಂಥ ಬೆಳೆಗೂ ಇವತ್ತು ಪ್ರತಿಫಲ ಸಿಗ್ತಾ ಇಲ್ಲ ಅವರಿಗೆ ಪ್ರತಿಫಲ ಅನ್ನೋದು ಸಿಗ್ತಾ ಇಲ್ಲ ಅವ್ರು ಬೆಳೆಗೆ ತಕ್ನಂತೆ ಒಂದು ಅವ್ರು ಬೆಳೆದಿರ್ತಕ್ಕಂಥ ಬೆಳೆಗೆ. ಹ ತಕ್ಕಂತೆ ಒಂದು ಯಾವ್ದಾದ್ರು ಸಿಕ್ಕುದ್ರೆ rate ಸಿಕ್ಕುದ್ರೆ ಅವ್ರುಗು ಖುಷಿ ಆಗುತ್ತೆ but ರೈತರಿಗೆ ಇರೋ ಬೆಲೆ ಇಲ್ಲಿ ಕುಂತಕೋ ಮಾರ್ತಾರೆ ಕೂತ್ಕೊಂಡ್ ಮಾರೋರ್ಗೆ ನಾವು market ಹೋದಾಗ ಅಲ್ಲಿ ಕೂತ್ಕೊಂಡ್ ಮಾರೋರೆ ಜಾಸ್ತಿ ಇರ್ತಾರೆ ರೈತರಿಗೆ ಅಷ್ಟೊಂದು ಬೆಲೆ . ಇಲ್ಲಿ loss ಆಗುತ್ತೆ ಹೊರ್ತು ಲಾಭ ಅಂತೂ ಆಗಲ್ಲ ಪ್ರತಿಯೊಂದು ನಾವು ಬೇಕಾದಷ್ಟು ಬೆಳೆನ ಬೆಳದಿದ್ದೀವಿ ಇವಾಗ ಸೊಪ್ಪು , ಮೂಲಂಗಿ ಹಾಕಿದೀವಿ, ಸೌತೆಕಾಯಿ ಹಾಕಿದೀವಿ ಮತ್ತೆ last time ಎಲ್ಲಾ ಹೂವ ಬೆಳ್ದಿದ್ವಿ ತುಂಬಾನೇ loss ಆಯ್ತು ನಮ್ಗೆ. ಹೂವದಿಂದನೇ ಒಂದು ಐವತ್ತು ಸಾವರುಪಾಯಿ loss ಆಯ್ತು ಆವಾಗ rate ಇರ್ಲಿಲ್ಲ but ಇವಾಗ ಹೂವಿನ ಬಗ್ಗೆ ಹೂವ ಜಾಸ್ತಿ rate ಇದೆ ನಮ್ದು ಹೂವ ಎಲ್ಲ ಕಾಲಿ ಆಯ್ತು ಇವಾಗ ಬಂದಿರೋದು ನಮ್ ಬೆಳೆ ಸೌತೆಕಾಯಿ ಸೌತೆಕಾಯಿ ಇವಾಗ ಪರವಾಗಿಲ್ಲ ಚೆನ್ನಾಗಿ rate ಇದೆ. ಅಷ್ಟೊಂದು ಏನು rate ಇಲ್ಲ loss ಏನು ಆಗಿಲ್ಲ ಸೌತೆ ಕಾಯ್ಗೆ ತಕ್ಕಂತ ಅದಕ್ಕೆ ತಕ್ಕಂತೆ ಬೆಲೆ ಸಿಕ್ತಾ ಇದೆ ನಮ್ಗೆ ಅದಿಕ್ಕೆ ರೈತರಿಗೆ ಆದಷ್ಟು ಬೆಲೆ ರೈತರುನ್ನ ಬೆಳಿಸ್ಬೇಕು ಮತ್ತೆ ಬೆಳೆಗೆ. ಅವಕಾಶ ಮಾಡ್ಕೊಡ್ಬೇಕು ಅವ್ರಿಗೆ ಬೆಲೆ ಕೊಡ್ಬೇಕು ಅಷ್ಟೆ ಪ್ರಪಂಚದಲ್ಲಿ ಬೆಲೆ ಕೊಡ್ಬೇಕು ಇದೆ ನಮ್ಮೆಲ್ಲರ ಉದ್ದೇಶ.

ನಾನ್ ಚೆನ್ನಾಗಿದೀನಿ, ನೀವು ಹೇಗಿದ್ದೀರಿ? ಹ ಆರಾಮಾಗಿದೀನಿ ಮತ್ತೆ? ಮತ್ತೆ ಹೇಳಿ ಹೇಳ್ಬೇಕು. College ರಜೆಯಾ ಇವತ್ತು, ಹೋಗಿದೀಯ?

ಹ ನಂಗೆ exam ದು vacation ಹಾಗೆ. ಆ ನಾಡ್ದು exam .

ಮತ್ತೆ ಯಾವಾಗ vacation start ? ಹಾ before week start ಆಗಿದ್ದು, ಆಯ್ತು seven days ಆಯ್ತು ರಜೆ. ಹೌದಾ? exam ಆದ್ಮೇಲೆ trip ಮಾಡ್ಲಿಕ್ಕಿಲ್ವಾ?

ಯಾವುದು place ಎಲ್ಲ select ಮಾಡಿದೀರಾ? ಹಾ campus ಹೋಗ್ಬೇಕು ಅಂತ ಅನ್ಕೊಂಡಿದೀವಿ.

Campus ಆ .

ಹೌದಾ ಮತ್ತೆ ಸಮಾಚಾರ ಎಲ್ಲಾ? ಆ caugh ಮತ್ತೆ college re-open . ಹ college ಅಡ್ಡಿಯಿಲ್ಲ ಗಮ್ಮತ್ ಆಗಿದೆ. ಹ್ಮ ಮತ್ತೆ friends ಎಲ್ಲ ಹೇಗಿದ್ದಾರೆ?

ಹ್ಮ ಆ ಆ friends ಎಲ್ಲ ಒಳ್ಳೆದಿದ್ದಾರೆ. ಮತ್ತೆ ಇದು ರಜೆಯಲ್ಲಿ exam ಆದ್ಮೇಲೆ ಒಂದು outwear out ಆ trip ತರ ಹೋಗುವ ಅಂತ ಹೇಳ್ತಿದ್ದಾರೆ. ಹೌದಾ Place ಅದೆ ನೀವು select ಮಾಡಿ, ಯಾವುದಾದ್ರು okay . friends ಎಲ್ಲ counts ತಕೊಂಡು.

ಹ ಹೌದು ನಮ್ದು ಒಂದು ಐವತ್ತು ಜನ ಇದ್ದೇವೆ. ಅಂದ್ರೆ ಆ ಹೌದು college ಇಡಿ sections ಎಲ್ಲ ಸೇರಿ final years .